ಇದು ದೃಶ್ಯ ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ ಮತ್ತು ಈ ದೃಶ್ಯವನ್ನು ನೋಡಲು ನಮಗೆ ಅಲವು ರೀತಿಯ ಸಹಕಾಯಗಳು --

ಅದರ ಪಕ್ಕದಲ್ಲಿಯೇ ಅದರ ಹಣವನ್ನು ಸಹ ಹಾಕಿದ್ದಾರೆ ಎಂಬತ್ತು ರೂಪಾಯಿ ಎಂದು ಬಾಲ್ಕನಿ ಎಂದರೆ ತುಂಬಾ ಇಷ್ಟಪಡುವ ಜನರು ಇದ್ದಾರೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಾಣಬಹುದು ಆ ಕಟ್ಟಡ ಮುಂದೆ ಒಂದು ಸಹ ಕಾಣಬಹುದು ಈ ಮೂರ್ತಿ ಮೂರು ಜನ ಇರುವಂತೆ ಕಾಣಿಸುತ್ತಿದೆ ಇದು ಒಂದು ಹಳೆಯ ಕಾಲದ ಮೂರ್ತಿಯಾಗಿದೆ ಪುರಾತನ ಕಾಲದ ಮೂರ್ತಿಯಾಗಿದೆ.

ದೊಡ್ಡ ಸಮುದ್ರವನ್ನು ಸೇರುತ್ತದೆ. ಇದು ಎಲ್ಲಾ ರೀತಿಯ ವರ್ಗದವರಿಗೂ --

ಚಿತ್ರದಲ್ಲಿ ನಾವು ಒಂದು ದೊಡ್ಡ ಬೆಟ್ಟವನ್ನು ನೋಡಬಹುದು ಆ ಬೆಟ್ಟದ ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕೂಡಿದ ದೊಡ್ಡ ದೊಡ್ಡ ಗಿಡಮರಗಳನ್ನು ಸಹ ಕಾಣಬಹುದು. ಇದರ ಮಧ್ಯದಲ್ಲಿ ಒಂದು --